ಇದು ಯಾವದೋ ಒಂದು ದೈವ ಯಾತ್ರಾ ಸ್ಥಳವಾಗಿದೆ ಇಲ್ಲಿ ನೂರಾರು ಭಕ್ತತಾದಿಗಳು --

ಇದು ಸದ್ಯ ಇಮೇಜ್ ಅಲ್ಲಾ ಅನ್ನಸುತ್ತೆ ಬಿಕಾಸ್ಸ್ ಇದು ಹಿಂದೆ ಹಿಂದೆ ಇರುವ ಐ ಥಿಂಕ್

ಇಲ್ಲಿ ಬರುವಂತ ಆಲ್ ಮೋಸ್ಟ ಈದ್ ನೋಡಿದ್ ಕುಡ್ಲೆ ಏನ್ ಅನ್ನಸುತ್ತೆ ಅಂದ್ರೆ ಇಲ್ಲಿ ಸ್ಟೂಡೆಂಟ್ ಗಳು ತುಂಬಾ ಜನ ಕಾಣಸ್ ತಿದ್ದರೆ ಆಂಡ್ --